ಎಲ್ಲಿ ನೀವು ಕಾಣ್ತಿರಬಹುದು ಇದು ಒಂದು ಯೂನಿಯನ್ ಬ್ಯಾಂಕ್ ಎ ಟಿ ಎಂ ಯೂನಿಯನ್ ಬ್ಯಾಂಕ್ ಎಟಿಎಂ ಪಕ್ಕದಲ್ಲಿನೇ ಯೂನಿಯನ್ ಬ್ಯಾಂಕ್ ಸಹ ಉಂಟು ಅಲ್ಲಿ ಬ್ಯಾಂಕಿಂದ ಎ ಟಿ ಎಂ ನಲ್ಲಿ ದುಡ್ಡು ಖಾಲಿಯಾದಾಗ ಅಲ್ಲಿ ಬಂದು ಇಲ್ಲಿ ಎ ಟಿ ಎಂ ಆಗ್ತಾರೆ.

ಈಗ ಟೈಮ್ ಆಯ್ತು ಸಂಜೆಯ ಟೈಮ್ ಆಯ್ತು ಇಲ್ಲಿ ಜನರು ಎಲ್ಲ ಕೂತ್ಕೊಂಡಿ ಸೂರ್ಯ ಗ್ರಹಣವನ್ನು ನೋಡುತ್ತಾರೆ ಆರಾಮಾಗಿ ಕುತ್ಕೊಂಡು ತಣ್ಣಗೆ ನೀರು ಬರುತ್ತಾ ಉಂಟು ಆರಾಮಾಗಿ ಎಷ್ಟು ಮಜವಾಗಿ ನೋಡಬಹುದು --

ಅಹ್ ಈ ಚಿತ್ರದಲ್ಲಿ ನೋಡಬಹುದು ಇದು ಬಸ್ಸುಗಳು ಹೆಂಗೆ ಒಂದು ಬಸ್ಸಿಗೆ ಇನ್ನೊಂದು ಬಸ್ಸು ಓವರ್ಟೇಕ್ ಮಾಡ್ತಿದ್ದಾರೆ ಈ ತರ ಓವರ್ಟೇಕ್ ಮಾಡಿದ್ರೆ --

ಅದರ ಪಕ್ಕದಲ್ಲಿ ಇನ್ನೊಂದು ಸೇತುವೆ ಸಹ ಉಂಟು. ಆ ಸೇತುವೆಯಿಂದ ರೈಲುಗಳು ಹೋಗುತ್ತವೆ. ಅವು ಈ ಜಾಲರಿ ಯಾತಕ್ಕೆ ಹಾಕಿದ್ದಾರೆ ಅಂದ್ರೆ ನೀರು ಜಾಸ್ತಿ ಬಂದಾಗ ಜನರು ನೋಡಕ್ಕೆ ಹೋದಾಗ ಒಂದೊಂದು ಸರಿ ಬಿದ್ಬಿಟ್ಟಿದ್ದಾರೆ.

ಈ ದೋಣಿಯಲ್ಲಿ ಅಹ್ ಇಬ್ಬರೂ ಹೋಗಿ ಅಹ್ ಯಾರು ದೋಣಿ ಚಾಲ ಆಗಿರಲ್ಲ ಅವನಿಗೆ ಅಲ್ಲಿ ಬಿಟ್ಟು ಬರ್ತಾರೆ. ಅವನ್ ದೋಣಿಚಾಲಕ ದೋಣಿ ಓಡಿಸಿಕೊಂಡಿ ಸಮುದ್ರಕ್ಕ ಹೋಗಿ ಮೀನ ಹಿಡಿತಾನ ಇಲ್ಲಿ.